ಇದು ಒಂದು ರೀತಿಯಾದ ಒಂದು ಕಾಲೇಜು ಆಗಿದ್ದು ಕಾಲೇಜು ಗಳಿಗೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಶಿಕ್ಷಣಾಭ್ಯಾಸ ಮಾಡಲು ತುಂಬಾ ಜನರು --

ಇದು ರೋಡ್ನ್ ಒಂದು ಚಿತ್ರಣವಾಗಿದ್ದು ರೋಡ್ ನಲ್ಲಿ ಈ ರೀತಿಯಾಗಿರುವುದನ್ನು ನೋಡಬಹುದು ಮರಗಳು ಇದೆ ಹಾಗು ಇಲ್ಲಿ ಲೈಟ್ ಖಂಭಗಳು ಇದೆ ಇಲ್ಲಿ ತುಂಬಾ ಜನ ಇದ್ದಾರೆ ಇಲ್ಲೊಂದಿಷ್ಟು ಕಟ್ಟಡಗಳು ಇದೆ.